ಬೈಕ್ ಆಟೋ ಟ್ಯಾಕ್ಸಿ ಬರುವುದನ್ನು ಸಹ ನೋಡಬಹುದಾಗಿದೆ ಹಾಗು ಒಂದು ವ್ಯಕ್ತಿ ಅನ್ನು ಸಹ ನೋಡಬಹುದು ಪಕ್ಕದಲಿ ಒಂದು ನದಿಯನ್ನು ಸಹ ನೋಡಬಹುದಾಗಿದೆ ಆ ಸುತ್ತ ಮುತ್ತ ಗಿಡಗಳನ್ನು ಸಹ ನೋಡಬಹುದು .

ಈದ್ ನೋಡಬಹುದಾಗಿದೆ ದಾರಿ ಸುತ್ತ ಮುತ್ತಲು ಗಿಡ ಮರಗಳು ಬೆಟ್ಟ ಗುಡ್ಡಗಳು ಪೈಪ್ ನೋಡಬಹುದು. ಹಾಗು ಇಲ್ಲಿ ಒಂದು ಮನೆಯನ್ನು ಸಹಾ ನೋಡಬಹುದು. ಸಹಾ ನೋಡಬಹುದಾಗಿದೆ. ಸುತ್ತ ಮುತ್ತಲು ಬೆಟ್ಟ ಗುಡ್ಡ ಮನೆ ಸಹಾ ಕಾಣಬಹುದು.

ಹಳದಿ ಮತ್ತೆ ಕಪ್ಪು ಮುಚ್ಚಳತೆ ಬಣ್ಣದ ಬಲೂನನ್ನು ಸಹ ನೋಡಬಹುದು ಹೊರಗಡೆ ಬೈಕ ಇರುವುದನ್ನಇರುವುದನ್ನುನೋಡಬಹುದು .

ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಕೆಲವು ಬಾಟಲಿ ಹಾಗೂ ಬಾಕ್ಸ್ ಇರುವದನ್ನು ನೋಡಬಹುದು ಮಿರರ್ ಫ್ಯಾನ್ ಮತ್ತು ಲೈಟ್ ಅನ್ನು ನೋಡಬಹುದು. ಮತ್ತೆ ಅಲ್ಲಿ ಇಬ್ರು ವ್ಯಕ್ತಿ ಸಹ ನೋಡಬಹುದು .

ನಾವು ಇಲ್ಲಿ ಒಂದು ನದಿಯನ್ನು ನೋಡಬಹುದು ಈ ನದಿಯ ಮೆಲ್ ಬಾಗದಲ್ಲಿ ಎರಡು ಬೋಟ್ ನೋಡಬಹುದು. ಆ ಬೋಟ್ ನಲ್ಲಿ ಇಬರು ನೋಡಬಹುದು ಒಂದು ಕಾಂಪೌಂಡ್ ಸಹ ನೋಡಬಹುದಾಡಿದೆ .

ಈ ಚಿತ್ರದಲ್ಲಿ ನಾವು ಕಾಣುತಿರುವೆನೆಂದರೆ ಇದೊಂದು ಚಾಮರಾಜನಗರದ ಒಂದು ಜಿಲ್ಲೆಯ ಚಿತ್ರಣವಾಗಿದ್ದು ಇದ್ರಲ್ಲಿ ನಾವು ನೋಡಬಹುದಾದ ಒಂದು ನೋಡುತ್ತಿರುವೆನೆಂದರೆ ದೊಡ್ಡದಾದ ಒಂದು ಕೆರೆ

ನಾವಿಲ್ಲಿ ಒಂದು ಬ್ರಿಡ್ಜ್ ನ್ನು ನೋಡುತ್ತಾ ಇದ್ದೇವೆ ಬ್ರಿಡ್ಜ್ ನ ಕೆಳಭಾಗದಲ್ಲಿ ನದಿಯನ್ನು ಸಹ ನೋಡುತ್ತಿದ್ದೇವೆ ನದಿಯ ಬಲಭಾಗದಲ್ಲಿ ಕೆಲವು ಗಿಡಮರಗಳನ್ನು ಸಹ ನಾವು ನೋಡಬಹುದಾಗಿದೆ ಸುತ್ತುಮುತ್ತಲೂ.--

ಡ್ರೆಸ್ಸಿಂಗ್ ಟೇಬಲ್ ಇದೆ ಬಾಕ್ಸ್ ಗಳನ್ನೂ ನೋಡಬಹುದು.